ಬುಕ್ ಸ್ಟೋರ್ ಇರೋದ್ರಿಂದ ಈಗ ನಮಗೆ ಕನ್ನಡ ಸಂಭಂದಪಟ್ಟ ಬುಕ್ಸ್ ಬೇಕು ಅಂದ್ರೆ ಅದು ನಮಗೆ ಬೇಗ ಸಿಗುತ್ತೆ.

ಫ್ರೈ ಮಾಡಿ ಕೊಟ್ರೆ ಅದು ಎಲ್ಲ ಮಕ್ಕಳುಗು ಕೂಡ ಇಷ್ಟ ಆಗುತ್ತೆ ದೊಡ್ದವರುಗೂ ವೈಯ್ಸದವರಿಗೂ ಕೂಡ ಇಷ್ಟ ಆಗುತ್ತೆ.